ಮತ್ತು ಮಂಜುನಾಥ್ ಅಂಗಡಿ ಎಂಬ ಒಂದು ಅಂಗಡಿ--

ಗೇಟ್ ತೆಗೆದಿದೆ ಇದು ನೋಡಲು ತುಂಬ ಚೆನ್ನಾಗಿದೆ.

ಮತ್ತು ಅದಕ್ಕೆ ಬಣ್ಣವನ್ನು ಹಚ್ಚಿದ್ದಾರೆ ಇಲ್ಲಿ ದೊಡ್ಡ ದೊಡ್ಡ ಮರಗಳು ಸಹ ಇವೆ.

ಮತ್ತೆ ಇಲ್ಲಿ ಬಲ್ಬ್ ಗಳು ವೈರ್ ಗಳು ಸಿಗುತ್ತವೆ.

ಇಲ್ಲಿ ಒಂದು ದೊಡ್ಡದಾದ ಬಿಲ್ಡಿಂಗ್ ಇದೆ.

ಕಾರ್ ಮತ್ತು ಬೈಕ್ ಗಳು ಇಲ್ಲಿ ನಿಂತಿವೆ.

ಮತ್ತು ಇಲ್ಲಿ ಆಜು ಬಾಜು ದೊಡ್ಡ ದೊಡ್ಡ ಮನೆಗಳು ಸಹ ಇವೆ.

ಇದುನ್ ನೋಡಲು ಒಂದು ದೇವಸ್ಥಾನದಂತೆ ಕಾಣ್ತಿದೆ.

ಕಬ್ಬಿಣದ ಗೇಟನ್ನು ಅಳವಡಿಸಿದ್ದಾರೆ ಮತ್ತು ಒಂದು ಕಾರ್ ನಿಂತಿದೆ ಆ ಕಾರಿನಬಿಂಬವು--

ಹಾಗೆ ಕೆಲವ್ ವ್ಯಕ್ತಿಗಳ್ ನಿಂತು ನೋಡತಿದರೆ.

ಲಾರಿ ಯ ಡೋರ್ ಅನ್ನು ತೆಗೆದಿದೆ.

ಇದು ಒಂದು ಗುಡ್ಡಗಾಡಿನ ಪ್ರದೇಶವಾಗಿದೆ ಇದು ನೋಡಲು ತುಂಬ ಚೆನ್ನಾಗಿದೆ ಒಟ್ಟಾರೆ ಇದು ಪ್ರವಾಸಿ ತಾಣ ಎಂದು ಕಾಣ್ತದೆ.